ಉಮ್ ಮತ್ತೆ ಕೋಳಿಗಳು ಕೂಡ ತುಂಬಾನೆ ಚೆನ್ನಾಗಿ ಕಾಣಿಸ್ತಿದಾವೆ. ಉಮ್ ತುಂಬಾನೆ ಲೈನ್ ಆಗಿ ಇಟ್ಟಿದ್ದಾರೆ ಚೆನ್ನಾಗಿ.

ಕೂಡಾ ತುಂಬಾನೇ ಚೆನ್ನಾಗಿ ಬೆಳಿದಾವೆ. ಅದು ಅಲ್ಲದೆ ಜನರೂ ಕೂಡ ಎಲ್ಲಾ ಸಾಮಾನುಗಳನ್ನು ನೋಡುತ್ತಿದ್ದಾರೆ ಖರೀದಿಸುತ್ತಿದ್ದಾರೆ. ತುಂಬಾನೇ ಅಧ್ಬುತವಾದದುದು.